ಹಾ exam ಬರ್ದ್ಮೇಲೆ ಹೋಗುವಾಂತ ಹ ಹ ನಿಮ್ದು NEET ಅಲ್ಲಿ ಎಷ್ಟು ಇತ್ತು ಅವಾಗ score ? ಆ NEET ಅಲ್ಲಿ score ನಂದು, ಆ ನಾಲ್ನುರ ಹದ್ನೆಯ್ದು ಇತ್ತು.

ಅದೆ ಆ ಇಲ್ಲಿದ್ದು ಸ್ವಲ್ಪಾ private colleges ಅಲ್ಲೆಲ್ಲ ಸಿಕ್ಕಿತ್ತು seat ಆದ್ರೆ ಸ್ವಲ್ಪ ಜಾಸ್ತಿ ಆಯ್ತು ಅವರದ್ದು fees ಎಲ್ಲ.

ಮತ್ತೆ ಮೂರು ಅದೆ ಮತ್ತೆ ಮೂರು setting ಇರುತ್ತಲ್ಲ ಆ counselling ಎಲ್ಲ.

ಹಾ ಅದ್ರಲ್ಲೆ ಒಂದೂ counselling ಅಲ್ಲಿ ಮತ್ತೆ ಸ್ವಲ್ಪ ನಮಿಗೆ ನನ್ನ budget ಗೆ ಆ ಸರಿಯಾಗುವಂತದ್ದು ಒಂದು college ಸಿಕ್ಕಿತ್ತು ನನ್ನ ಆ ಮನೆ ಹತ್ರವೆ.

Same ನನ್ ತಂಗಿನೂ NEET ಗೆ prepare ಆಗ್ತಿದ್ಲು ಈಗ ಒಂದ್ನೆ attempt ಅಲ್ಲಿ three ninety something ಬಂದಿದ್ದು ಈಗ ಮತ್ತೆ ಒದ್ತಿದ್ದಾಳೆ ಮತ್ತೆ ಈಗ ಸ್ವಲ್ಪ interest .

ಈಗ ಇಲ್ದೆ ಒಳ್ಳೆ college ಸಿಗ್ತದಾ? ಹಾ ನಂದು ನಾನು ಒದ್ತಿರ್ಬೇಕಾದ್ರೆ NEET ಆದ starting start ಆದದ್ದಷ್ಟೆ. ಅದ್ರಕ್ಕಿಂತ ಮುಂಚೆ ಈ CET ಯಲೆಲ್ಲ ಸಿಗ್ತಿತ್ತು.

ಈಗ ಆ ಈಗ ಮತ್ತೆ competitions ಜಾಸ್ತಿಯಾಗಿದೆಯಲ್ಲ, so ಹಾಗೆ.

ಹಾ, ಪ್ರಿಥ್ವಿ ನಾನ್ ಚನಾಗಿದೀನಿ. ನೀನ್ ಹೇಗಿದೀಯ?

ಅದೇ, ಅಕ್ಷಯ್ ನಾನು ಯಾಕ್ call ಮಾಡ್ದೇ ಅಂದ್ರೆ, ನಂದು SSLC ಮುಗೀತಲ್ಲ? ಇವಾಗಾ, ಯಾವ್ ಕಾಲೇಜ್ ಗೆ ಸೇರ್ಕೊಳ್ಳೋದು ಅಂತ doubt ಇತ್ತು ಮತ್ತೆ ಯಾವ್ course ತಗೊಂಬೇಕಂತ ಎಲ್ಲ doubts ಇತ್ತು. ಅದಕ್ಕೆ ಕೇಳೋಣ ಅಂತ phone ,ಮಾಡಿದ್ದೆ. ಓ, ಹೌದಾ, SSLCಲೀ ಎಷ್ಟ್ percentage ಬಂತು? ನಂದ್ ninety six point ಸಿಕ್ಸ್ four ಬಂದಿದೆ ಅಕ್ಷಯ್.

ಮತ್ತೇ, ಇವಾಗ್ ಏನ್ ಮಾಡ್ಬೇಕೂಂತ ಇದೀಯ? ಹೇಗ್, ಇದು science. math's ಎಲ್ಲ ಹೇಗ್ ಬಂದಿದೆ? science, math's total ಆಗಿ two hundred marks ಗೆ ಬರ್ದಿರೋದು ಅಕ್ಷಯ್. ಅದ್ರಲ್ಲಿ ನನ್ಗೆ one hundred and ninety fourಬಂದಿದೆ.

ಅದಕ್ಕೆ ಅಕ್ಷಯ್, ಯಾವ್ದು ತಗೋಳೋದು ಅಂತ confusion ಇದ್ದಿದ್ರಿಂದ ನಿನಿಗೆ call ಮಾಡಿದೀನಿ. OK , then ಆ, ನಿನಿಗೆ math's science ಅಲ್ಲೆಲ್ಲಾ ಹೇಗೇ, ಹೇಗ್ comfortable ಆಗಿದೀಯ ನಿನಿಗೆ? ಗೊತ್ತಿಲ್ಲ ಅಕ್ಷಯ್. ಅದೇ ನನಗೂ confusion. ಅದಕ್ಕೆ call ಮಾಡ್ದೇ ನಿನಿಗೆ. ಓ, ಹೌದಾ. ಹಾಗಾದ್ರೆ ನಿನಿಗೆ math's ಎಲ್ಲ easy ಆಗಂಗಿದ್ರೆ,

ನೀನೂ commerce bran, commerce ಕಡೆ, commerce branch ಗೆ ತಗೊಂಬೋದು.

ಅಕಸ್ಮಾತ್ ನಿನಿಗೆ science ಅಲ್ಲಿ bio ಅಥವಾ physics, chemistry ಅದ್ರಲ್ಲೆಲ್ಲಾ ಆಸಕ್ತಿ ಇದ್ರೆ,

ಹೌದಾ ಅಕ್ಷಯ್? ನನ್ಗೆ ಏನಂದ್ರೆ ಮನೆಗೂ ಹತ್ರ ಇರ್ಬೇಕು ಕಾಲೇಜ್ ಆ ಥರ ಅನ್ನಸ್ತಾ ಇದೆ. ನಿನಿಗ್ ಏನನ ಗೊತ್ತಿದ್ರೆ ಹೇಳ್ತೀಯ ಅಕ್ಷಯ್? ಹಾ ಪ್ರಿಥ್ವಿ. ಇಲ್ಲೀ ನೀವ್ ಇರೋ surrounding ಅಲ್ಲೀ,

ಆದ್ರೆ, ನಿನಿಗೇ travelling ಎಲ್ಲ ಸ್ವಲ್ಪ, ದೂರ ಆಗತ್ತೆ ಈ ಕಡೆ. ಸ್ವಲ್ಪ ಅಂದ್ರೆ ಒಳ್ಳೇ ಕಾಲೇಜಸ್ ಯಾವ್ದು ನಿನ್ಗೆ, ತುಂಬಾ ಚನಾಗಿರೋ ಕಾಲೇಜಸ್ ಸಿಗೊಲ್ಲ ಹತ್ರದಲ್ಲಿ. ಹೌದು ಅಕ್ಷಯ್. ನನ್ಗೆನಂದ್ರೆ, technical field ಅಲ್ಲಿ ಆಸಕ್ತಿ ಇರೋದ್ರಿಂದ ನಾನು ಒಂದ್ ನಾಲಕೈದ್ ಕಡೆ application ಹಾಕಿದ್ದೀನಿ ಅಕ್ಷಯ್.

ನಾನೂ ಈಗಾ, SJP ಕಾಲೇಜ್ ಹಾಕಿದ್ದೀನೀ, MEI ಪಾಲಿಟೆಕ್ನಿಕ್ ಹಾಕಿದ್ದೀನೀ, ಅಂಬೇಡ್ಕರ್ ಕಾಲೇಜ್ ಹಾಕಿದ್ದೀನಿ ಅಕ್ಷಯ್.

ಒಂದೂ SJP ಬಂದು ಕಾವೇರಿ ಭವನ್ ಹತ್ರ ಬರುತ್ತೆ ಅಕ್ಷಯ್.

SJP ಕಾವೇರಿ ಭವನ್ ಹತ್ರ ಬರುತ್ತೆ, ಅಂಬೇಡ್ಕರ್ ಕಾಲೇಜ್ ಬಂದೂ, ನನಿಗ್ ಅಷ್ಟಾಗಿ ಗೊತ್ತಿಲ್ಲ. application form ಮಾತ್ರ fill ಮಾಡಿದ್ದೇ.

ಅದೇ ಅಕ್ಷಯ್ ನನ್ಗೆ SJP ಗೆ ಸೇರ್ಬೇಕಂತ ಆಸೆ ಇದೆ. ಅಲ್ಲಿ selection ಕೂಡಾ ಆಗಿದೆ. ಅದೇ ಕೇಳೋನಾಂತ ಫೋನ್ ಮಾಡಿದ್ದೆ ನಿನಿಗೆ. ಹಾ ಪ್ರಿಥ್ವಿ, SJP ಚನಾಗಿದೆ ಕಾಲೇಜ್.

ನನ್ friends ಎಲ್ಲ ಇಬ್ರು ಮೂರ್ ಜನ ಅಲ್ಲೇ ಓದಿದಾರೆ, placements ಎಲ್ಲಾ ಚನಾಗಿದೆ,

ಆದ್ರೆ ನಿನಿಗೇ, ಇಲ್ಲಿಂದ ಅಲ್ಲಿಗೇ, travelling ಗ್ ತುಂಬಾ time spend ಆಗತ್ತಲ್ವಾ? ಹೌದು ಅಕ್ಷಯ್, one hand half hours ಆಗುತ್ತೆ. ಅದ್ರಲ್ಲೂ, bus, ಎಲ್ಲ catch ಮಾಡೋದು ತುಂಬಾನೇ ಕಷ್ಟ ಆಗತ್ತೆ ನಿನಿಗೆ.

ಅದಕ್ಕೆ, ಇಲ್ಲ್ಲಿ ಸುತ್ತಮುತ್ತಲ್ಲಿರೋದ್ ಯಾವ್ದನ ನೋಡಿದ್ಯ MS ರಾಮಯ್ಯ , ಆ ಥರ? ಇಲ್ಲ ಅಕ್ಷಯ್, ನನಿಗ್ ಅಷ್ಟ್ ಗೊತ್ತಾಗಿಲ್ಲ ನಂಗೆ ನೋಡ್ಬೇಕಾದ್ರೆ. ಅದೇ, ಒಂದ್ಸಲ call ಮಾಡಿ ನೋಡೋಣಾಂತ. ನೀನು commerce ತಗೊಂಡಿದ್ಯ? ಕೇಳ್ ನೋಡಿದ್ರೆ ಗೊತ್ತಾಗುತ್ತೇನೋ ಅಂತ call ಮಾಡಿದ್ದೆ. ok , then, ನಾನಿವಾಗ ನನ್ ಪ್ರಕಾರ ನಾನ್ ಓದ್ತಿರೋದು ಇವಾಗಾ, BCom ಮಾಡ್ತಾ ಇದೀನಿ ನಾನು

ಹ ಸೇಂಟ್ ಕ್ಲಾರೆಟ್ ಕಾಲೇಜ್ ಅಲ್ಲಿ ನಾನ್ BCom ಮಾ, ನಾನ್ commerce branch. PU ಅಲ್ಲಿ ಕಾಮರ್ಸ್ ತಗೊಂಡಿರೋದ್ ನಾನು.

ನಾನಿವಾಗ, ನೀನಿವಾಗ್ commerce ತಗೊಂಡೆ ಅಂದ್ರೆ,

first PU ಅಲ್ಲಿ economics,

ಆಮೇಲೆ english, ಕನ್ನಡ normal languages ಇರತ್ತೆ.

ಹಾ. ಅದ್ರಲ್ ನಿನಿಗೆ accounts ಅಲ್ಲಿ first year ತುಂಬಾನೆ easy ಇರತ್ತೆ. trial balance, balance account ಆ ಥರ.

second year ಕೂಡಾ ನಿನಿಗೆ accounts ಅಲ್ಲಿ ಮಾಮುಲಿ accounts ಅಲ್ ಬರೋದೆ balance, balance sheet, ಆ tally ಮಾಡೋದೆಲ್ಲ ಬರುತ್ತೆ.

ಅದ್ರಿಂದ ನಿನಿಗೆ, ಅಕ accounts ಅಲ್ ತುಂಬ ಆಸಕ್ತಿ ಇತ್ತು ಅಂದ್ರೆ, ನೀನ್ ಆರಾಮಾಗಿ commerce ತಗೊಂಡು, ಆ, PU ಮಾಡ್ಕೊಂಡು, degree ಮಾಡ್ಕೊಂಡು, masters ಮಾಡ್ಕೋಬಹುದು.

ನಿನಿಗೆ science ಅಲ್ ಆಸಕ್ತಿ ಇತ್ತು ಅಂದ್ರೆ,

PU ಬರೆ. PU ಅಲ್ಲಿ science ತಗೊಂಡು, PCMB, PCMC , combinations ಗಳಿವೆ. ಅದ್ರಲ್ ನೀನು ಯಾವ್ದು ನಿನಿಗೆ ಇಷ್ಟ ಆಗುತ್ತೋ ಆ combination ತಗೊಂಡು, ನೀನ್ ಅದ್ರಲ್ಲೀ, ಚನಾಗ್ ಓದ್ಕೊಂಡು, CET crack ಮಾಡಬೇಕಾಗತ್ತೆ. CET exams ಬರೀಬೇಕಾಗತ್ತೆ

ಆಮೇಲೆ ನಿನಿಗೇ, rank list ಬರತ್ತೆ. ಅದ್ರಲ್ ನೀನ್ rank list ನೋಡ್ಕೊಂಡು ನಿನಿಗೆ ಯಾವ್ ಕಾಲೇಜ್ allot ಮಾಡ್ತಾರೋ, ಅಥ್ವಾ ನಿನಿಗೇ, ಚನಾಗ್ ಒಳ್ಳೆ rank ಸಿಗ್ತು ಅಂದ್ರೆ ಒಳ್ಳೆ ಕಾಲೇಜ್ ranking ಒಳ್ಳೆ ಕಾಲೇಜ್ placement ಸಿಗತ್ತೆ. ಅಕಸ್ಮಾತ್ ಕಮ್ಮಿ marks ಸಿಗ್ತು ಅಂದ್ರೆ ನಿನಿಗೇ ಬೇರೆ private ಕಾಲೇಜ್ಗಳನ್ನ ನೀನೇ ಹುಡುಕ್ಕೊಮ್ಬೇಕಾಗತ್ತೆ. ಆದ್ರೆ ಅಕ್ಷಯ್, ಏನಂದ್ರೆ ಇವಾಗ ನಾನೂ applications ಹಾಕಿರೋ ಎಲ್ಲಾ ಕಾಲೇಜಸ್ ಕೂಡಾ ಡಿಪ್ಲೋಮಾ ಕಾಲೇಜಸ್.

ನಂದೇನಪ್ಪಾ idea ಅಂದ್ರೆ three years technical course ಅಲ್ಲಿ ಹೋಗಿ . ಆಮೇಲೆ ನನ್ಗೆ ಇಂಜಿನಿಯರಿಂಗ್ ಕೂಡಾ ಒಂದ್ year cutdown ಆಗತ್ತಲ್ಲ? easy ಆಗತ್ತೆ ಓದಕ್ಕೆ ಅಂತಾ ನನ್ನ ಒಂದೂ, ಅಭಿಪ್ರಾಯ. ಆ, ಅದೂ ಒಳ್ಳೇ ಅಭಿಪ್ರಾಯ ಪ್ರಿಥ್ವಿ. ಇವಾಗ ನೀನ್ ಡಿಪ್ಲೋಮಾ ತೊಗೊಳಂಗ್ ಇದ್ರೆ,

SJP , SJP , ನೀ ಹೇಳ್ದಾಗೆ ಒಳ್ಳೆ ಕಾಲೇಜ್ ಅದು.

ಆಮೇಲೆ ಇಲ್ಲೀ, ಇನ್ನೊಂದು ಅಶೋಕ್ polytechnic ಅಂತ ಇದೆ.

ಅದೂ, ಈ ಕಡೇ, ಅಬ್ಬಿಗೆರೆ ಹತ್ರ ಬರತ್ತೆ. ಬಾಣಾವಾರ. ok ಅಕ್ಷಯ್. ಅಲ್ಲೊಂದ್ ಸಲ ವಿಚಾರಿಸ್ ನೋಡ್ತೀನಿ.

ಅದೂ ನಿನಿಗ್ ತುಂಬಾ ಹತ್ರ ಆಗತ್ತೆ. ಹಾಗೆ ನೀನ್ ಯಾಕಂದ್ರೆ ಇವಾಗ ಬಸ್ಸಲ್ ಹೋಗ್ತಾ , ಹೋಗ್ತಾ one hour ಬರ್ತಾ one hour. ಅಕಸ್ಮಾತ್ ಜಾಸ್ತಿ ಆಯ್ತು ಅಂದ್ರೆ ನಿನಿಗೇ, ಆ, ಅರ್ಧ ದಿನ ಎಲ್ಲಾ , ಆಚೆನೇ ಇರ್ತಿಯ. ನೀನ್ exams time ಅಲ್ ಓದಕ್ ಆಗಲ್ಲ, ಸರಿಯಾಗಿ concentrate ಮಾಡಕ್ ಆಗಲ್ಲ.

ಉದ್ದೇಶನೇ ಹೋಗ್ತಿರೋದು ಚನಾಗ್ ಓದ್ಬೇಕು ಅಂತ.ಬರೀ ಕಾಲೇಜಲ್ ಓದಿ ಮನೆಗ್ ಬಂದ್ ಓದಕ್ ಆಗಿಲ್ಲ ಅಂದ್ರೆ ಅದು ಪ್ರಯೋಜನ ಆಗಲ್ಲ ಅಲ್ವಾ?

ಅದಕ್ಕೇ, ಕಾಲೇಜ್ಗಳನ್ನ ಯಾವಾಗು ಹತ್ರ ಇರೋದ್ ನೋಡ್ಕೊ. ಯಾಕಂದ್ರೆ ನಿನಿಗೂ ಒಳ್ಳೇ ,ಹ, ಅಭಿಪ್ರಾಯಗಳಿರತ್ತೆ ಕಾಲೇಜ್ ಗಳ ಬಗ್ಗೆ.

ಮತ್ತೆ ನಿನಿಗೆ, ಅಕಸ್ಮಾತೂ, ಡಿಪ್ಲೋಮಾ ತಗೊಂಡು engineering ಮಾಡ್ಬೇಕಂತ ಇದೀಯ ಅಲ್ವ?

ಅಂದ್ರೆ ಯಾವ್, ಇದ್ರ ಮೇಲೆ combinations ಮೇಲೆ ನೋಡ್ತಿದೀಯ? ನಾನು actually ಡಿಪ್ಲೋಮಾ ಅಲ್ಲಿ aeronautical engineering ನೋಡಿದ್ದೇ, but, ಎಲ್ಲೂ ಅದು available ಇರ್ಲಿಲ್ಲ, course. ಎಲ್ಲೂ ಕೂಡ, ಎಲ್ಲ ಕಡೆ ಕಡ್ಮೆ ಇದೆ ಆ course. ಅದುಕ್ಕೋಸ್ಕರ ಅದರ್ ಬದ್ಲಾಗಿ ಇವಾಗ ಆ, ಇದು, electronics and communication ನೋಡ್ತಾ ಇದೀನಿ. ತುಂಬ ಚನಾಗಿದೆ ಅಂತ ಹೇಳಿದರೆ ಎಷ್ಟೊಂದ್ ಜನ ಇಲ್ಲಿ. ಕೇಳಿ, ಇದನ್ ತಿಳ್ಕೊಂಡು electronics and communication department ಗೆ join ಆಗೋಣ ಅಂತ ಇದ್ದೆ ಅಕ್ಷಯ್. ಹಾ ಪ್ರಿಥ್ವಿ, ಇದೂ, aeronautical ಬಗ್ಗೆ ಸ್ವಲ್ಪ ಹೇಳು. ನನಿಗ್ ಅದರ್ ಬಗ್ಗೆ ಗೊತ್ತಿಲ್ಲ. aeronautical ಅಂದ್ರೆ, ಇವಾಗ ಅದ್ರಲ್ಲಿ ಎಷ್ಟೊಂದ್ ಥರ ಬರುತ್ತೆ ಅಕ್ಷಯ್. ಯಾವ್ದಂದ್ರೆ aviation ಇರ್ಬಹುದು,

aeronautics ಇರ್ಬಹುದು, ಮತ್ತೇ, ಈ astronautನ ನೋಡಿರ್ತೀಯ. ಅದೆಲ್ಲ ಅದರ್ under ಅಲ್ಲೆ ಬರುತ್ತೆ. ಅದೆಲ್ಲ sub divisions ಆಗುತ್ತೆ.

ನನ್ದೇನಪ್ಪಾ basically ನಾನೊಬ್ಬ armyಯಲ್ಲಿ ಏನನ ಮಾಡ್ಬೇಕಂತ ಇದ್ದೆ.

ಅದಕ್ಕೋಸ್ಕರ aeronautics ಅಂತ ಹೇಳಿದ್ದೆ. ನನಿಗೆ aviation ಮೇಲೆ interest ಇತ್ತು. ಅದ್ರಿಂದ aeronautics ಅಂತ ಇದ್ದೆ. ಇವಾಗ ಇಲ್ಲಿರೋ ಕಾರಣ, ಡಿಪ್ಲೋಮಾ ಅಲ್ಲಿ electronics and communication ತಗೊಂಡು higher education ಅಲ್ಲಿ change ಮಾಡ್ಕೊಂಬೋದು.

ಆ ಮಾಡ್ಕೊಂಬೋದು ಅಕ್ಷಯ್. ಅದೂ ತಿಳ್ಕೊಂಡಿದೀನಿ. ok, ಇವಾಗ್ ಡಿಪ್ಲೋಮಾದಲ್ಲಿ ಯಾವ combination ತಗೋಬೇಕಂತ ಇದೀಯ? electronics and communication ಅಕ್ಷಯ್.

ಏನಿಲ್ಲ ಅಕ್ಷಯ್. ಅದ್ರಲ್ಲಿ ತುಂಬ ಚನಾಗಿದೆ. scope ಏನೋ ಚನಾಗಿದೆ. ಇವಾಗ ಓಡ್ತಾ ಇದೆ ಅದು. telecommunications ಇರ್ಬಹುದು, communications ಇರ್ಬಹುದು, ಎಲ್ಲ ತುಂಬ ಚನಾಗ್ ನಡೀತಾ ಇರೋದ್ರಿಂದ course ಗಳು ಇವಾಗ ನನಿಗ್ ಅದು ಹೋಗ್ಬೇಕಂತ ಅಂದ್ಕೊಂಡಿದೀನಿ. ಯಾವ್ ಕಾಲೇಜಲ್ applications ಹಾಕಿದ್ದೀಯ? ಇವಾಗಾ,,

SJP ಅಲ್ ಹಾಕಿದ್ದೀನಿ ಅಕ್ಷಯ್. SJP , ಮತ್ತೆ MEI polytechnic ಆಲ್ ಹಾಕಿದ್ದೀನಿ. ಎರಡೂ ಕೂಡಾ, MEI polytechnic ಬಂದೂ government aided ಇರತ್ತೆ,

SJP , government ಕಾಲೇಜ್, purely government. ತುಂಬ ಚನಾಗಿದೆ ಅಂತ ಹೇಳ್ತಾ ಇದಾರೆ. ಮತ್ತೇ ನೀನು ಹಾಗಾದ್ರೆ SJP ನೋಡೂ.

ಹಾಗೆ ಇಲ್ಲಿ ಅಶೋಕ್ polytechnic ಹೇಳ್ದೆ ಅಲ್ವ ಅವಾಗೇ?

ಆಮೇಲೆ ಆದ್ರೆ ನೀನ್ ಇವಾಗ electronics ಅಂತ ಹೇಳ್ತಿದೀ ಅಲ್ವಾ? ಅದೇ ತಗೊಳಂಗ್ ಇದ್ರೆ ತಗೋ. ಅಕಸ್ಮಾತ್ ನಿನಿಗೆ commerce ಕಡೆ ತುಂಬಾ,

ನಾನು ಗೊತ್ತಿರೋರ್ ಹತ್ರ ಕೇಳ್ತೀನಿ. ನೀನು commerce ಬಗ್ಗೆ ಏನು ಅಭಿಪ್ರಾಯ ಇದೆ ಹೇಳು ಸ್ವಲ್ಪ. commerce ನನಿಗ್ ಅಷ್ತಾಗ್ ಗೊತ್ತಿಲ್ಲ ಅಕ್ಷಯ್. ನಾನ್ ಯಾರ್ನೂ ವಿಚಾರ್ಸಿಲ್ಲ commerce students. ನಿನ್ನೇ ಕೇಳ್ತಾ ಇರೋದು. ನೀನೇ ನನಿಗೆ ಆದಷ್ಟು ಸಹಾಯ ಮಾಡ್ಬೇಕು ಇದ್ರಲ್ಲಿ. ಹಾ, ಹಾಗಾದ್ರೆ ನಿನಿಗೆ commerce ಅಲ್ಲಿ ಇವಾಗ್ ಏನ್ ಗೊತ್ತಾ, commerce ಅಲ್ಲಿ PU ಅಲ್ಲಿ CEBA, SEBA, MEBA ಇರತ್ತೆ.

CEBA ಅಂದ್ರೆ computer science, economics, business, accounts.

MEBA ಅಂದ್ರೆ mathematics, economics, business, accounts.

SEBA ಅಂದ್ರೆ stats, ಅಂದ್ರೆ statistics, economics, business, accounts

CEBA ಅಲ್ಲಿ normal ಏನ್ computer ಇರತ್ತೆ. computer ಆಲ್ಲಿ C++, Java, Python, Oracle ಆ ಥರ computer knowledge ಆ, ನೀನ್ ಅಳ ಅಳವಡಿಸ್ಕೊಳೋ ಅಂತ